ನೋಡ್ರಿ ಇಲ್ಲೊಂದು ನದಿ ಕಾಣಕತ್ತದಿ ವಿಶಾಲವಾದ ನದಿ ಒಂತರ ಹಿಂಗ್ ಮೋಡದ ಅಂಗ್ ಆಗೈತಿ ಸೈಡ್ ಸಣ್ಣ್ ಸಣ್ಣ್ ಗಿಡಗಳ--

ನೋಡ್ರಿ ಇಲ್ಲೊಂದು ಸಮ್ರುದ್ದಿ ರೆಸಿಡೆನ್ಸಿ ಅಂತ ಕಾಣಕತ್ತಿ --

ಅದ್ ನೋಡಾಕ್ ಎಷ್ಟ್ ಚನಗ್ ಕಾಣತಿತತಂದ್ರ ಎರಡ್ ಕಣ್ಣ್ ಸಾಲುಲ್ಲ್ ನಮ್ಗ್ ಯಾಕಂದ್ರ ಹಿಂಗ್ ಸ್ಟೆಪ್ಪ್ ವೈಸ್ ಸ್ಟೆಪ್ ವೈಸ್ ಎಷ್ಟ್ ಚಂದ ಕಾಣಕತ್ತ್ ಮೆಟ್ಲತ್ತೂ ಮ್ಯಾಲ್ ಹಿಂಗೆ ಚೋಕ್ ಚೋಕ್ ಬಾಕ್ಸ .

ಚಂದ್ ಕಾಣತ್ತ್ ಬಿಲ್ಡಿಂಗ ಸಮ್ರುದ್ದಿ ರೆಸಿಡೆನ್ಸಿ ಯಲ್ಲ ಕಾಣ್ತದ ಚಂದ್ ಇತ್ತ್.

ಅದ್ರ ಅದ್ ನೋಡಾಕ್ ಎರಡ್ ಕಣ್ಣ್ ಸಾಲ್ದು ಅಷ್ಟು ಚಂದ ಕಾಣಕತ್ತದ್ ಅದು ಗಿಡಗಳ ಗುಡ್ಡ --

ಇದ ಹುಬ್ಬಳೀ ಏರ್ಪೊರ್ಟ್ ಅಂದ್ ಅಂತ್ಕೊತೀನಿ ಚಂದ್ ಇತ್ತ್ ಇದ್ ನೋಡಾಕ್.

ಗಿಡಗಳು ಚಂದ್ ಕಾಣತ್ತವ್ ಮತ್ತ್ ಯೆಲ್ಲೊ ಕಲರ ಬ್ಲ್ಯಾಕ್ ಕಲರ ಕಂಬದವು.

ನೋಡಿ ವಿಶಾಲವಾದ ಸ್ಥಳಗಳು ಬಹಳ ಸಮಧಾನ ಅನ್ಸುತು ಖುಷಿ ಅನ್ಸುತು.

ಮತ್ತಿದು ವಾತಾವರಣ ನೋಡಾಕು ಚೆಂದೈತಿ ಮತ್ತ್ ಲೈಟ ಮತ್ತು ಎಲ್ಲ ಮಸ್ತ್ ಕಾಣತೈತಿ ಸೈಡ ಹಚ್ಚ್ ಹಸಿರುವಾದ.

ನೋಡ್ರಿ ಇಲ್ಲೊಂದು ಸುಂದರವಾದ ತಂಪು ವಾತಾವರಣ ಕಂಡುಬರತೈತಿ ಹಚ್ಚ ಹಸಿರು ಗಿಡಗಳ ಮತ್ತ್ ಸೈಡ್ ಗುಡ್ಡ --

ಇಲ್ಲಿ ಎಸ್ಸ.ಬಿ.ಐ ಬ್ಯಾಂಕ್ ಕಾಣಕತ್ತಿ ಆ ಬ್ಯಾಂಕ್ ಮುಂದೆ ಮೂರ್ ಮಂದಿ ಕಾಣತ್ತಾರು .

ವಾತವರಣ ತಂಪು ವಾತವರಣ ಶಾಂತ ವಾತವರಣ ಇದೆ ಇದ್ನ ನೋಡಾಣ ಯಾಕೊ ಒಂತರ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ.